ಕ್ರಿಕೆಟ್‌ ಪಿಚ್‌ ನಮಗೆ ಇಲ್ಲಿ ಕಾಣಿಸುತ್ತಿರುವಂತದು ಈಚೆ ಮೂರು ವಿಕೆಟ್‌ ಆಚೆ ಮೂರು ವಿಕೆಟ್‌ ಕಾಣ್ತಾ ಇದೆ ಹಾಗೆ ಬೆಲ್ಸ್‌ ಕೂಡ ಇಲ್ಲಿ ಮೇಲೆ ಇಡಲಾಗಿದೆ.

ಹಾಗೆ ಟೇಬಲ್‌ ಮೇಲೆ ಒಂದು ವೈಯಿಂಗ್‌ ಸ್ಕೇಲ್‌ ಇದೆ. ಆಚೆ ಕಡೆ ಬ್ರೆಡ್‌ ಚಾಕಲೇಟ್‌ ಎಲ್ಲಾ ಇಟ್ಟಿರೋದನ್ನೆ ನಾವು ಕಾಣಬಹುದು ಹಾಗೆ ಹಿಂದುಗಡೆ ರಾಕ್‌ನಲ್ಲಿ ಬೇರೆ ಬೇರೆ ಐಟಂ --

ಒಂದು ಆಟದ ಮೈದಾನದಲ್ಲಿ ಹುಡುಗ್ರು ಓಡುತ್ತಿರುವಂತಾದನ್ನ ನಾವು ಕಾಣಬಹುದಾಗಿದೆ. ಮೂರು ಜನ ಹುಡುಗ್ರು ಆ ರನ್ನಿಂಗ್‌ ರೇಸ್‌ನಲ್ಲಿ ಭಾಗಿಯಾಗಿರುವಂತದ್ದು--

ಹೋಟೆಲ್‌ನ ಟೇಬಲ ಮೇಲೆ ಒಬ್ಬ ವ್ಯಕ್ತಿ ಮಸಾಲ್ ದೋಸೆಯನ್ನ ಆರ್ಡರ್ ಮಾಡಿರುವುದನ್ನು ನಾವು ಕಾಣಬಹುದು ತುಂಬಾ ಕ್ರಿಸ್ಪಿ ಅಂತ ಅನುಸ್ತಾ ಇಲ್ಲ ಮಸಾಲ್ ದೋಸೆ__

ಬಸ್‌ ನಿಲ್ದಾಣದ ಚಿತ್ರಣ ನಮಗೆ ಇಲ್ಲಿ ಕಾಣುತ್ತಿರುವುದುವಂತದ್ದು ಒಂದು ಕೆ.ಎಸ್‌.ಆರ್‌.ಟಿ. ಸಿ. ಬಸ್‌ ನಿಲ್ದಾಣ. ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಒಂದು ಬಸ್‌ ನಿಂತಿದೆ ದೂರದಲ್ಲಿ ಒಂದು ಶೌಚಾಲಯ ಕೂಡ ಇದೆ ಅದರ ಮೇಲೆ ನೀಲಿ ಬಣ್ಣ ಮತ್ತೂ ಕಪ್ಪು ಬಣ್ಣದ ಟ್ಯಾಂಕ್‌ ಕೂಡ ಇದೆ.

ಹೊರಗಡೆ ಬಂದು ಹೋಗೋರಿಗೆ ಕೂರಲಿಕ್ಕೆ ಒಂದಿಷ್ಟು ಬೆಂಚುಗಳನ್ನು ಕೂಡ ಹಾಕಲಾಗಿದೆ ಕೆಲವು ಕಬ್ಬಿಣದು ಕೆಲವು ಪ್ಲಾಸ್ಟಿಕ್‌ ಈ ರೀತಿ ಬೇರೆ ಬೇರೆ ತರದ ಬೆಂಚು ಕೂಡ ಹಾಕಲಾಗಿದೆ ಯಾರು ಕೂಡ ಇಲ್ಲಿ ಕಾಣಿಸ್ತಿಲ್ಲಾ.

ಕೆಲವು ಕಡೆ ಐದು ಆರು ಹತ್ತು ಈ ರೀತಿ ಸ್ಕ್ರೀನ್ ಗಳನ್ನ ಕಾಣಬಹುದು .ಇಲ್ಲಿ ಅದಕ್ಕೆ ಅನುಗುಣವಾಗಿ ಸ್ಕ್ರೀನ್ ನಂಬರ್ ಗಳನ್ನೂ ಕೂಡ ಹಾಕಲಾಗಿದೆ ಒಂದ ರಿಂದ ಒಂಬತ್ತರೊಳಗೆ ನಮಗೆ ಸ್ಕ್ರೀನ್ ಕಾಣತಾಯಿದೆ ಕೆಲವು ಪ್ರೇಕ್ಷಕರು ಅಲ್ಲಿ ನಾಡಿದಾಡತಿರೋದು ಕೂಡ ಕಾಣಸ್ತಾಯಿದೆ.

ಅಲಂಕಾರ ವನ್ನ ಮಾಡಲಾಗಿದೆ ಹೂ ಗಳನ್ನು ಇಟ್ಟು ಬಿಳಿ ಮತ್ತು ಕೆಂಪು ಗುಲಾಬಿ ನಮಗಿಲ್ಲಿ--

ಚಿತ್ರದಲ್ಲಿ ನಮಗೆ ಒಂದು ಕೊಠಡಿ ಕಾಣಸ್ತಾಯಿದೆ ಕೊಠಡಿಯ ಒಂದು ಭಾಗದಲ್ಲಿ ಸಣ್ಣ ಆ ಮೆಟ್ಟಿಲುಗಳಾಗಿ ಇಟ್ಟಿರುವಂತಹದ್ದನ್ನ ನಾವು --

ಖರೀದಿಯಲ್ಲಿ ತೊಡಗಿರೋದನ್ನ ನಾವು ನೋಡಬಹುದು ಹಾಗೆ ಅದರ ಆಚೆ ಒಂದು ಜೆವೆಲ್ಲರಿ ಮಾರ್ಟ್ ಇದೆ ಅದರ ಮೇಲಾಗದೆ ಒಂದು ಸಿಲ್ಕ್ ಎಂಪೋರಿಯಂ ಕೂಡ ಕಾಣಸ್ತಾಯಿದೆ ಅದರ ಲೋಗೋ ಅಲ್ಲಿ ನಮಗೆ ಗೋಚರವಾಗ್ತಾಯಿದೆ